ಇದು ಒಂದು ಶ್ರೀ ಸಾಯಿ ಮಾಧವ ವಿಲ್ ಕೇರ್ ಅಂತ ಹೇಳಬಹುದು.

ಬಿಲ್ಡಿಂಗಿನ ಸುತ್ತಲು ಬಳ್ಳಿಗಳು ಹಬ್ಬಿರುವುದನ್ನು ನೋಡಬಹುದು.

ಹಾಗು ದೊಡ್ಡ ದೊಡ್ಡ ಮರಗಳನ್ನು ನೋಡಬಹುದು.

ಹಾಗೂ ಇನ್ನೊಂದು ಸ್ಕೂಟಿ ಯನ್ನು ನೋಡಬಹುದು ಹಾಗೂ ತಗಡಿನ ಆವೃತವಾದ ಒಂದು ಅಂಗಡಿಯಾಗಿದೆ.

ಹಾಗು ಫ್ಯಾನ್ ಕುರ್ಚಿ ಹಾಗು ಟೇಬಲ್ ಗಳನ್ನು ನೋಡಬಹುದು ಇಲ್ಲಿ--

ಹಾಗು ಒಂದು ಟೇಬಲ್ ಅನ್ನು ನೋಡಬಹುದು ಇಲ್ಲಿ ಒಂದು ಕೈಚೀಲವನ್ನು ಹಾಕಿದ್ದಾರೆ.

ಹಾಗೂ ಎರಡು ಫ್ಯಾನು ಗಳು ಹಾಗೂ ಫೋಟೋಗ್ರಾಫರ್ ಹಾಗೂ ಫೋಟೋಗ್ರಾಫರ್ ಇನ ಛತ್ರಿಗಳನ್ನು ನೋಡಬಹುದು.

ಜನರನ್ನು ಕಾಣಬಹುದು ಹಾಗು ಸುಂದರವಾದ ಸ್ಟೇಜ್ ಗಳಲ್ಲಿ ಬಲ್ಬ್ ಗಳನ್ನು ನೋಡಬಹುದಾಗಿದೆ.

ಒಬ್ಬ ವ್ಯಕ್ತಿ ಚೇರ ಅನ್ನ ನೋಡಬಹುದು ಟೇಬಲ್ --

ಇಲ್ಲಿ ಹಲವಾರು ರೀತಿ ಎಲ್_ಇ_ಡಿ ಟಿ_ವಿ ಗಳು ಹಾಗು ಇನ್ನಿತರೆ--

ಹಾಗೂ ಇಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನೋಡಬಹುದು ಹಾಗೂ--

ಇದು ಕೊಪ್ಪಳದಲ್ಲಿ ಕಂಡುಬರುವ ಒಂದು ದೊಡ್ಡದಾದ ಕಾಲೇಜ್ ಅಂತ ಹೇಳಬಹುದು ಇದು ಸುಂದರವಾದ ಬಿಲ್ಡಿಂಗ್ ಆಗಿದೆ.

ಇದು ದೊಡ್ಡದಾದ ಗ್ರೌಂಡ್ ಅನ್ನೋ ಆಗಿದೆ ಇಲ್ಲಿ ಗ್ಯಾಲರಿ ಯನ್ನ ನೋಡಬಹುದು ಇಲ್ಲಿ ಹಲವಾರು ಜನರು ಕುಂತುಕೊಂಡಿದ್ದಾರೆ ಹಾಗು ದೊಡ್ಡದಾದ ಬಿಲ್ಡಿಂಗ್ ಗಳನ್ನು ನೋಡಬಹುದು.

ಅದು ಮಹಿಳೆಯರು ಹಾಗೂ ಪುರುಷರು ಹಾಗೂ ಪೊಲೀಸರನ್ನು ಇಲ್ಲಿ ಕಾಣಬಹುದಾಗಿದೆ.

ಇದು ಒಂದು ಕಾರ್ ವಾಷಿಂಗ್ ಮಾಡುವ ಸ್ಥಳವ ಅಂತ ಹೇಳಬಹುದು.

ಹಲವಾರು ರೀತಿಯಾದ ಕಾಂಪ್ಲೆಸ್ ಗಳನ್ನು ನೋಡಬಹುದು ಹಾಗು ಸ್ಟೀಲ್ ಪೈಪ್ ಗಳಿಂದ ಒಂದು ಗೇಟ್ ನ್ನು ನೋಡಬಹುದು.

ಅಡಿಗೆ ಮಾಡುವ ಒಂದು ಸ್ಥಳ ಅಂತ ಹೇಳಬಹುದು.

ಇಲ್ಲಿ ದೊಡ್ಡ ದೊಡ್ಡ ಬಿಳಿ ಚೀಲಗಳನ್ನು ನೋಡಬಹುದು.